ಒಂದು ಕೋಟೆ ರೈಚೂರ್ ಅಲ್ಲಿ ಇದ್ ಬಾಳ ಫೇಮಸ್ .

ಒಂದು ಕೋಟೆ ರಾಯ್ ಚೂರ್ ಅಲ್ಲಿ ಬಾಳ ಫೇಮಸ್ .

ಒಂದು ಕೋಟೆ ರೈಚೂರಲ್ಲಿ ಇದು ಬಾಳ ಫೇಮಸ್ .

ಇದು ಇರುವುದು ನಮ್ಮ ರೈಚೂರ್ ಈ ಗಾರ್ಡನ್ ಅಲ್ಲಿ ಹೆಚ್ಚು ಫೋಟೋ ಶೂಟ್ ಮಾಡ್ತಾರೆ.

ಇದು ಬಂದು ಚರ್ಚ್ ಇದು ಇರೋದು ಬಹುಶಹ ನಮ್ ರಾಯಚೂರಲ್ಲಿ ಅಲ್ಲಿ.

ವೀಡಿಯೋಸ್ ಮಾಡಬಹುದು ವೀಡಿಯೋಸ್ ತೆಕ್ಕೋಬಹುದು ನೋಡೋಕ್ ಎಸ್ಟ್ ಚೆನ್ನಾಗಿದೆ ನೋಡ್ರಿ.

ನೋಡೋಕೆ ನೋಡಿದ್ರೆ ಕಟ್ಟಿಗೆಯಿಂದ ಮಾಡಿರುವ ವಿಗ್ರಹ ಅಂತ ಅನ್ನಿಸ್ತಾಯಿಲ್ಲ ಕಲ್ಲಿನಿಂದ ಕೆತ್ತಿರುವ ವಿಗ್ರಹ ತರಾನೇ ಇದೆ.

ನೋಡೋಕೆ ಎಸ್ಟ್ ಚೆನ್ನಾಗಿ ಕಾಣ್ತಾಯಿದೆ ನೋಡಿ ಇಲ್ಲಿ ರೀಲ್ಸ್ ಅನ್ನು ಮಾಡ್ತಾರೆ ತರ ಫೋಟೋವನ್ನು ತೆಕ್ಕೊಂತಾರೆ.

ಇದು ಬಂತು ಪ್ಲೇಸ್ ಎಲ್ಲಿ ಗೊತ್ತಿಲ್ಲ ಆದರೆ ಎಲ್ಲ ಬಿಲ್ಡಿಂಗ್ ಇದೆ ನೋಡೋಕೆ ಎಲ್ಲ ಸೈಲೆಂಟ್ ಏರಿಯಾ ತರ ಇದೆ .

ಈ ಪ್ಲೇಸ್ ಬಂದು ನಮ್ಮ ರಾಯ್ ಚೂರಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಸ್ವಲ್ಪ ಗಾರ್ಡನ್ ತರ ಇರುವಂತದ್ದು .